ನಿಲ್ದಾಣದಲ್ಲಿ ಒಬ್ಬ ಮನುಷ್ಯ ನಿತ್ಕೊಂಡಿ ಉಹ್ ಇಂಡಿಗೋ ಉಹ್ ವಿಮಾನದ ಮುಂದೆ ಉಹ್ ಚಿತ್ರವನ್ನು ತೆಗೆಯುತ್ತಿದ್ದಾನೆ.

ಈ ಹೂವ ಮಾರ್ಕೆಟ ನಲ್ಲಿ ಬೇರೆ ಬೇರೆ ತರದ ಹೂಗಳನ್ನು ಸಿಗುತ್ತದೆ. ಎಲ್ಲಾ ಜನರು ಇಲ್ಲಿ ಬಂದಿ ಹೂಗಳನ್ನು ತಗೊಣ್ತಿದ್ದಾರೆ. ಎಲ್ಲ ಮಾರಾಟವನ್ನು ಮಾಡುತ್ತಿದ್ದಾರೆ. ಜನರು ತುಂಬ ಸುಖಿಯಾಗಿದ್ದಾರೆ ಎಂಬ ಕಾಣಬಹುದು ಈ ಚಿತ್ರದಲ್ಲಿ.

ಈ ಚಿತ್ರದಲ್ಲಿ ನಾವು ನೋಡೋದು ಡಾಕ್ಟರ್ ಬಾಬ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಚಿತ್ರ ಹಾಕಿ ಅವರ್ದು ಒಂದು ಮೀಟಿಂಗ್ ಅನ್ನು ನಡೆಸಲಾಗುತ್ತಿದೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಒಬ್ಬ ಮನುಷ್ಯ ಆ ಮೆನ್ಸ್ ಹೇರ್ ಪಾರ್ಲರ್ ಅಲ್ಲಿ ಕುಳಿ ಕೂತುಕೊಂಡು ತಮ್ಮ ಉಮ್ ಗಡ್ಡ ಮೀಸೆಗೆ ಒಳ್ಳೆ ಸ್ಟೈಲ್ ಅನ್ನು ಕೊಡುತಿ ಅಹ್ ತಗೊಳ್ತಿದ್ದಾನೆ .

ಅಲ್ಲಿ ಆ ಪಾರ್ಲರ್ ಅಲ್ಲಿ ಟಿ_ವಿ ನೂ ಸಹ ಇದೆ. ಆ ಪಾರ್ಲರ್ ಅಲ್ಲಿ ಒಬ್ಬ ಕ್ಲೀನ್ ನೆಸ್ ಇಲ್ಲ.

ಈಗ ನಾವು ನೋಡೋದು ಮೀನ್ ಮಾರ್ಕೆಟ್ ಮೀನ್ ಮಾರ್ಕೆಟ್ ಶಾಪ್ ನಂಬರ್ ಸೇವೆಂಟೀನ್ ಈ ಮೀನ್ ಮಾರ್ಕೆಟ್ ಅಲ್ಲಿ ಮೀನ್ ತುಂಬಾ ಅಹ್ ತುಂಬಾ ಕಮ್ಮಿ ರೇಟಿಗೂ ಸಿಗಬಹುದು.

ಈ ಚಿತ್ರದಲ್ಲಿ ಆಳ್ವಾಸ್ ಕಾಲೇಜ್ ಮುಂದೆ ಇರುವ ಒಂದು ಮೂರುತಿಯ ಫೋಟೋವನ್ನು ಚಿತ್ರವನ್ನು --

ಉಹ್ ಈ ಚಿತ್ರದಲ್ಲಿ ನಾವು ನೋಡೋದು ಹೂ ಒಂದು ಗುಲಾಬಿ ಹೂವಿನ ಮತ್ತೆ ಚೆಂಡು ಹೂವಿನ ಹಾರವನ್ನು ಮಾಡಿ ಹಾ_ಹಾಕಿ ಮಾಡಿ ಇಲ್ಲಿ ಹಾಕಿದ್ದಾನೆ. ಆ ಹಾರವನ್ನು ನಾವು ಹೂ ತಗೊಳುವ--